ಇಲ್ಲಿ ಹೂ ಕಾಣತಾ ಇದೆ ಈ ಹೂ ಬಂದ್ಬಿಟ್ಟು ಚೆಂಡು ಹೂ ಈ ಚೆಂಡು ಹೂ ಗ್ಯಾಗ್ಲಿ ಎಷ್ಟು ಚೆನ್ನಾಗ್ ಕಾಣತಾ ಇದೆ ಚೆಂಡು ಹೂವಿನ ಹಾರ ಮಾಡಿದ್ರಂತು ಇನ್ನು ಸಕ್ಕತಾಗಿರತ್ತೆ ಮತ್ತೆ ಪೂಜೆಗೆಲ್ಲ ಯೂಸ್ ಮಾಡತಾರೆ .